ಇಲ್ಲಿ ನವಿಲುಕೋಸು ಇದೆ ಇಲ್ಲಿ ತಮಟೆ ಬದನೆಕಾಯಿ ಇದೆ ಎಲ್ಲಾ ತರದ ತರಕಾರಿಗಳು ಹಣ್ಣುಗಳು ಎಲ್ಲಾ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಬಾಳೆಹಣ್ಣು ಕೂಡ ಇಟ್ಟಿದ್ದಾರೆ ಇಲ್ಲಿ ಮತ್ತೆ ಒಬ್ಬ ವ್ಯಕ್ತಿ ಕೂಡ ನಿಂತಿದ್ದಾನೆ .

ಇದೊಂದು ತರಕಾರಿ ಅಂಗಡಿ ಇದೆ ತರಕಾರಿ ಹಣ್ಣು ಅಂಗಡಿ ಇದೆ ಕಲ್ಲಂಗಡಿ ಹಣ್ಣು ಮೂಸಂಬಿ ಹಣ್ಣು ಮರಸೇಬುಮರಸೇಬು ಎಲ್ಲ ಇಟ್ಟಿದ್ದಾರೆ.

ಇಲ್ಲಿ ನೀರು ಇದೆ ಒಂದು ದೊಡ್ಡಕೆರೆ ಇದೆ ಈ ಕೆರೆಯಲ್ಲಿ ಸುತ್ತಾ ಗಿಡಮರಗಳು ಬೆಳದ್ದಿದ್ದಾವೆ ಮತ್ತೆ ಇಲ್ಲಿ ಗಿಡಮರಗಳಿವೆ.

ಇಲ್ಲಿ ನಟ್ ಗಳನ್ನೆಲ್ಲ ಬೀಳಿಸಿದ್ದಾರೆ ರೋಡ ಮೇಲೆ ಹಾಕಿದ್ದಾರೆ ಎಲ್ಲ ರೀತಿಯ್ ನಟ್ ಗಳನ್ನೂ ತಯಾರಿ ಮಾಡಿ ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ ಗಳನ್ನೂ ಹಾಗೂ ಟೂಲ್ಸ್ ಗಳಿವೆ.

ಇಲ್ಲಿ ಪಕ್ಷಿಗಳೆಲ್ಲಾ ಇವೆ ಪಕ್ಷಿಗಳೆಲ್ಲಾ ಸಾಲಾಗಿ ಇವೆ ಕೆಡಿಮೆ ಬೆಲೆ ಮತ್ತೆ ಇಲ್ಲಿ ಪಕ್ಷಿಗಳಿಗೆ ಪಕ್ಕದಲ್ಲೇ ಆಹಾರದ ಬಟ್ಟಲು ಕೂಡ ಇಟ್ಟಿದ್ದಾರೆ ಸುತ್ತಲೂ ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಸಮುದ್ರ ಕಾಣಿಸುತ್ತಿದೆ ಒಂದು ಸಮುದ್ರದ ಪಕ್ಕದಲ್ಲಿ ಏರಿ ಇದೆ ಏರಿ ಮೇಲೆ ಇಬ್ಬರು ಲೇಡೀಸ್ ತಲೆ ಮೇಲೆ ಬಟ್ಟೆಯನ್ನು ಹೊತ್ತಿಕೊಂಡು ನಡೆದುಕೊಂಡು ಬರುತ್ತಿದ್ದಾರೆ ಬೇರೆ ಒಬ್ಬ ವ್ಯಕ್ತಿ ಸೈ--